ಈ ಮೇಲಿನಂತೆ ನಮಗೆ ಒಂದು ಶೋ ರೂಮ್ ನ ಒಳಭಾಗವನ್ನು ಕಾಣ ಬರ್ತಾ ಇದೆ.

ಮತ್ತು ಹಿಂದೆ ಇಬ್ಬರು ವ್ಯಕ್ತಿಗಳು ಕುರ್ಚಿಯ ಮೇಲೆ ಕುಳಿತಿರುವುದನ್ನು ಕಾಣುಬರ್ತಾಯಿದೆ ಶೋರೂಮ್ ನಲ್ಲಿ ವಿವಿಧ ರೀತಿಯ ಬೈಕುಗಳು ಮತ್ತು ಸ್ಕೂಟರ್ ಗಳು ಇವೆ.

ಹಿನ್ನೆಲೆಯಲ್ಲಿ ಈ ತರ ವ್ಯಾಯಾಮ್ ಯಂತ್ರಗಳು ಮತ್ತು--

ಈ ಮೇಲಿನಂತೆ ನಮಗೆ ಒಂದು ಬಿಳಿ ಬಣ್ಣದ ಕಾರ್ ಅನ್ನು ಕಾಣು ಬರ್ತಾಇದೇ.

ಚಿತ್ರವು ನಿರ್ಮಾಣ ಸ್ಥಳದಲ್ಲಿ ಕೆಲಸಗಾರರು ಕಾಂಕ್ರೀಟ್ ಸುರಿಯುತ್ತಿರುವುದನ್ನು ತೋರಿಸುತ್ತದೆ.

ಹಿನ್ನೆಲೆಯಲ್ಲಿ ಕಟ್ಟಡಗಳು ಮತ್ತು ರಾತಿಯ ಆಕಾಶವನ್ನು ಕಾಣಬಹುದು.

ಅದರ ಬೋರ್ಡಿನ ಮೇಲೆ ಕೇಂದ್ರೀಯ ವಿದ್ಯಾಲಯ ಏರ್ಫೋರ್ಸ್ ಬೀದರ್ ಎಂದು--

ಮತ್ತು ಇದರ ಸುತ್ತಮುತ್ತಲು ಬೇರೆ ಬೇರೆ ಕಟ್ಟಡಗಳು ಮತ್ತು ಮರಗಳನ್ನು ಗೋಚರಿಸುತ್ತದೆ.

ಚಿತ್ರವು ಒಣ ಹಣ್ಣುಗಳು ಮತ್ತು ತಿಂಡಿಗಳನ್ನು ಒಳಗೊಂಡಂತೆ ವಿವಿಧ ಪ್ಯಾಕೇಜ್ ಮಾಡಿದ ಸರಕುಗಳನ್ನು--

ಕಪಾಟಿನಲ್ಲಿ ಒಣಗಿನ ಹಣ್ಣುಗಳು ಮತ್ತು ಇತರ ಮಿಟಾಯಿ ವಸ್ತುಗಳನ್ನು ಜೋಡಿಸಲಾಗಿದೆ.

ಕಚೇರಿಯಲ್ಲಿ ಫೈಲ್ ಗಳು ಪುಸ್ತಕಗಳು ಕಂಪ್ಯೂಟರ್ --

ಮತ್ತು ಪ್ರವೇಶ ದ್ವಾರವು ಗಾಜಿನಿಂದ ಮಾಡಲ್ಪಟ್ಟು.

ಈ ಮೇಲಿನಂತೆ ನಮಗೆ ಒಂದು ಔಷಧಿ ಅಂಗಡಿ ಮತ್ತು ಆಸ್ಪತ್ರೆಯನ್ನು ತೋರಿಸುತ್ತದೆ.

ನೇಹ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಎಂದು ಬರೆಯಲಾಗಿದೆ.

ಚಿತ್ರವು ಮರಗಳು ಮತ್ತು ಸಸ್ಯವರ್ಗದಿಂದ ಸುತ್ತುವರಿದಿರುವ--

ಚಿತ್ರವು ಕಡಲ ತೀರದಲ್ಲಿ ಹಲವಾರು ದೋಣಿಗಳನ್ನು ತೋರಿಸುತ್ತದೆ.

ದೋಣಿಗಳು ವಿಭಿನ್ನ ಬಣ್ಣಗಳು ಮತ್ತು ಗಾತ್ರಗಳಲ್ಲಿವೆ.

ಮತ್ತು ಅದರ ಪ್ರವೇಶ ದ್ವಾರವು ಗಾಜಿನಿಂದ ಮಾಡಲ್ಪಟ್ಟ--

ಈ ಮೇಲಿನಂತೆ ನಮಗೆ ಒಂದು ಕಂಪ್ಯೂಟರ್ ಲ್ಯಾಬಿನ ಒಳಾಂಗಣವನ್ನು ಕಾಣಬರ್ತಾಯಿದೆ.

ಮತ್ತು ಗೋಡೆಯ ಮೇಲೆ ಕೆಲವು ಭಾವಚಿತ್ರಗಳನ್ನು ಅಂಟಿಸಲಾಗಿದೆ.

ವಿಗ್ರಹಗಳನ್ನೂ ಕಿತ್ತಾಳೆ ಬಣ್ಣದ ಹಿನ್ನೆಲೆಯ ಮುಂದೆ ಇರಿಸಲಾಗಿದೆ.

ಅಂಗಡಿಯಲ್ಲಿ ಒಂದು ಜೆರಾಕ್ಸ್ ಮಾಡುವ ಮಷೀನ್ ನನ್ನು ಇಡಲಾಗಿದೆ.

ಮತ್ತು ಒಬ್ಬ ಮಹಿಳೆಯಳು ಭಾಷಣವನ್ನು ಮಾಡ್ತಾ ಇದ್ದಾಳೆ.

ಅಂಗಡಿಯ ಬೋರ್ಡಿನ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಈ ಮೆಲ್ನಂತೆ ನಮಗೆ ಒಂದು ಕಟ್ಟಡವನು ಕಾಣುಬರ್ತಾಇದೆ.

ಈ ಮೇಲಿನಂತೆ ನಮಗೆ ಒಂದು ಕೋಣೆಯ ಒಳಾಂಗಣ ದೃಶ್ಯವನ್ನು ಕಂಡು ಬರುತ್ತದೆ.

ಇಲ್ಲಿ ಟೇಬಲ್ ಗಳು ಮತ್ತು ಕುರ್ಚಿಗಳ ವ್ಯವಸ್ಥೆ ಇದೆ.

ಮತ್ತು ಕೌಂಟರ್ ಗಳ ಮೇಲೆ ಕೆಲವು ಫಲಕಗಳನ್ನು ಹಚ್ಚಲಾಗಿದೆ.

ಕಾರಿನ ಬಾಗಿಲ ಬಳಿ ಓಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಕಪ್ಪು ಶಿಲೆಯಿಂದ ಕೆತ್ತಲಾದ ಸ್ಮಾರಕವನ್ನು ಹೊಂದಿದೆ.